ಆ ರಾಕುಗಳಲ್ಲಿ ಫೈಲ್ಸ್ ಪೇಪರ್ಸ್ ಎಲ್ಲಾ ಉಂಟು.

ಒಂದು ಮಸ್ಜಿದಿನ ಹೊರಭಾಗವನ್ನು ನಾವು ಇಲ್ಲಿ ನೋಡಬಹುದು.

ಮತ್ತೆ ಕ್ಯಾಸ್ಟ್ರೋಲ್ ಮ್ಯಾಗ್ನೆಟಿಕ್ ಎಂದು ಸುಮಾರು ಕಡೆ ಬರೆದಿದೆ.

ಹೊರಗಡೆ ಒಂದು ಹೆಂಗಸು ಒಂದು ಪುಟಾಣಿ ಮಗು ಮತ್ತೆ ಹಲವಾರು ಗಂಡಸರು ನಿಂತಿದ್ದಾರೆ.

ಮುಖಭಾಗವಿಲ್ಲದ ಮೂರು ಮ್ಯಾನಿಕ್ವಿನ್ ಗಳಿಗೆ ಶರ್ಟ್ ಹಾಗು ವಾಸ್ ಕೋಟ್ ಗಳನ್ನು ಹಾಕಲಾಗಿದೆ.

ಮತ್ತೆ ಒಂದು ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ಮರ್ ಮತ್ತೆ ಒಂದು ಪೋಸ್ಟ್ ಬಾಕ್ಸ್ ಇದೆ.

ಅದರ ಎದ್ರುಗೆ ಒಂದು ದೊಡ್ದು ಮರ ಹಾಗು ಮೂರು ಬಾವುಟಗಲುಂಟು ಪಕ್ಕದಲ್ಲಿ ಒಂದು ನೋ ಪಾರ್ಕಿಂಗ್ ಬೋರ್ಡ್ --

ಹಾಗೆ ಒಂದು ಟಿ_ಟಿ ಸಹಾ ಉಂಟು ಒಳಗಡೆ ನಾಲ್ಕುಚಕ್ರದ ವಾಹನಗಳು ನಿಂತಿವೆ.

ಮತ್ತೆ ಒಬ್ಬ ವ್ಯಕ್ತಿಯು ಮೊಬೈಲ್ ನೋಡ್ಕೊಂಡು ನಿಂತಿರೋದನ್ನು ಇಲ್ಲಿ ನಾವು ನೋಡಬಹುದು.

ಒಂದು ಹೋಟೆಲಿನ ಎಂಟ್ರೆನ್ಸ್ ಅನ್ನು ಇಲ್ಲಿ ನಾವು ನೋಡಬಹುದು.

ಎಲ್_ಈ_ಡಿ ಸ್ಕ್ರೀನ್ ಕಂಪ್ಯೂಟರ್ ಇದೆ ಅದ್ರ್--

ಮತ್ತೆ ಪಕ್ಕದಲ್ಲಿ ಮೀನು ಪದಾರ್ಥಗಳ ಬೋರ್ಡ್ ಕೂಡ ಇಲ್ಲಿ ನಾವು ನೋಡಬಹುದು.

ಅವರ ಹಿಂದಗಡೆ ಕೆಂಪು ಹಾಗು ಸಿಲ್ವರ್ ಬಣ್ಣದ ಕಾರ್ ಅನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಆಟೋ ಸ್ಟ್ಯಾಂಡ್ ಅನ್ನು ನೋಡಬಹುದು.

ಆ ರೂಮ್ ಇನ ಫ್ಲೋರಿಂಗ್ ವುಡ್ ಆಗಿದೆ ಮತ್ತೆ ಅದರ ಮೇಲೆ ಮೂರು ಟೇಬಲ್ ಗಳು ಅದರ ಮೇಲೆ ಸುಮಾರು ಚಿಕ್ಕ ಚಿಕ್ಕ ಬೊಂಸೈ ಗಿಡಗಳನ್ನು ನಾವು ನೋಡಬಹುದು.

ಪಕ್ಕದಲ್ಲಿ ಒಂದು ಬೆಕ್ರಿ ಇದೆ ಅದರ ಮುಂದ್ಗಡೆ ಇಬ್ಬರು ಕೂತ್ಕೊಂಡಿದ್ದಾರೆ.

ಒಬ್ಬ ವ್ಯಕ್ತಿಯು ಬಿಳಿ ಬಣ್ಣದ ಶರ್ಟ್ ಅನು ಧರಿಸಿ ಮೊಬೈಲ್ ಹಿಡಿದು ನಿಂತಿದ್ದಾನೆ.

ಹಲವಾರು ಬುಕ್ ರಾಕ್ಸ್ ಗಳಲ್ಲಿ ಸುಮಾರು ಪುಸ್ತಕಗಳನ್ನು ಜೋಡಿಸಿ ಇಟ್ಟಿದ್ದಾರೆ.

ಹೆಂಚಿನ ರೂಫ್ ವನ್ನು ನೋಡಬಹುದು ಇಲ್ಲಿ.

ಟೈಲ್ಸ್ ಬಿಳಿ ಹಾಗೂ ಬ್ರೌನ್ ಬಣ್ಣದ ಟೈಲ್ಸ್ ಇದೆ.

ಒಂದು ಪಾಳು ಬಿದ್ದ ಜಾಗ ಅದಿಕ್ಕೆ ಒಂದು ಕಬ್ಬಿಣದ ಗೇಟ್ ಇದೆ.

ಮತ್ತೆ ರೂಲ್ಸ್ ಬೋರ್ಡುಗಳು ಗೋಡೆಗಳ ಮೇಲೆ ನೋಡಬಹುದು.

ಮತ್ತು ಮೀನಿನ ರಾಶಿ ಕೂಡ ನೋಡಬಹುದು.

ಒಂದು ಕಟ್ಟಡ ಇಲ್ಲಿ ನಾವು ನೋಡಬಹುದು.

ಮತ್ತು ಅ ಕಟ್ಟಡವು ಅರ್ದ ಬಿಳಿ ಬಣ್ಣ ಹಾಗು ಕೆಳಗಡೆ ಭಾಗದಲ್ಲಿ ಲೈಟ್ ಬ್ರೌನ್ ಕಲರ್ ಇದೆ.

ಮತ್ತೆ ಸೈಡ್ ಅಲ್ಲಿ ಗಿಡ ಕೂಡ ನೋಡಬಹುದು.

ಇಲ್ಲಿ ಬ್ರೌನ್ ಬಣ್ಣದ ಮೆಟ್ಟಿಲುಗಳನ್ನು ನೋಡಬಹುದು ಅದರ ಆಚೆ ಈಚೆ ರೇಲಿಂಗ್ಸ್ ಇದೆ.

ಎರಡು ಮಕ್ಕಳ ಚಪ್ಪಲಿ ನೆಲದ ಮೇಲೆ ಇದೆ.

ಮತ್ತು ಗೋಡೆಯ ಮೇಲೆ ಉರ್ದು ಲೆಟರ್ಸ್ ಕೂಡ ನೋಡಬಹುದು ಎರಡು ಫ್ಯಾನ್ ಇದೆ ಈ ರೂಮಲ್ಲಿ.

ಮತ್ತು ಸುತ್ತಲು ಕೆಲವು ಬಣ್ಣಗಳ ಫ್ಲಾಗಗಳನ್ನು ನೋಡಬಹುದು.